ಅದು ಚೈಲ್ಡ್ ಎಜುಕೇಶನ್ ಇವಾಗ ರೂರಲ್ ಏರಿಯಾದಲ್ಲಿ ಅರ್ಬನ್ ಏರಿಯಾದಲ್ಲಿ ಮಕ್ಕಳಿಗೆ ಗೊತ್ತಿರಲ್ಲ ಅವರು ಶಾಲೆಗೆ ಕಳಿಸಬೇಕು ಅಂತ ತಂದೆ ತಾಯಿ ಬಡುರ್ ಇರ್ತಾರೆ ಅವರಿಗೆ ಇನ್ಫಾರ್ಮಶನ್ ಕೊಡೋಕೆ ಮಾಡಿರೋ ಅಂತ ಫೌಂಡೇಶನ್ ಇದು.

ನೋಡಿ ಫ್ರೆಂಡ್ ನಾವು ಈವಾಗ ಇಲ್ಲೊಂದು ಶ್ರೀನಿವಾಸ ಆರ್ಕೇಡ್ ಅನ್ನೋದು ಒಂದು ಕಂಪನಿ ಅಲ್ಲಿರೋದು ಜಿಮ್ ಜಿಮ್ ಹೆಸ್ರ ಬಂದ ಬಿಟ್ಟು ಬ್ಲೂ ರೋಕ್.

ಎಂಥ ಹೋದಕಾದ್ರು ಹೊಡದ್ರೆ ಗಟ್ಟಿಯಾಗಿರೋ ತರ ಮಾಡುತ್ತೆ. ಇದು ತುಂಬಾ ಕಷ್ಟ ಮಾಡೋದು ಬಟ್ ಬೆಟರ್ ಜಿಮ್‌ಗೆ ಹೋದರೆ ನಿಮಗೆ ಏನು ಬೇಕು ಎಲ್ಲ ನಿಮ್ಮ ಬಾಡಿ ಫಿಟ್‌ನೆಸ್‌ಗೆ ಬೆಳೆಯುತ್ತೆ.

ನೋಡಿ ಫ್ರೆಂಡ್ಸ್ ನಾವು ನೋಡ್ತಿರೋ ಏರ್ಪೋರ್ಟ್ ಬಂದ್ಬಿಟ್ಟು ಮೈಸೂರ್ ದು ಈ ಮೈಸೂರಲ್ಲಿರುವಂತಹ ಏರ್ಪೋರ್ಟ್ ತುಂಬಾ ವ್ಯವಸ್ಥಿತ ವಾಗಿದೆ.

ಬುಕ್ ಮಾಡೊದಕ್ಕೆ ಒಂದು ಲಿಂಕ್ ಅಂತ ಇರುತ್ತಲ್ಲಾ ಅದು ಐ.ಬಿ.ಐ.ಬಿ.ಓ. ಕಾಮ್ ಅಂತ ಇಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮಗೆ ಸ್ನಾಕ್ಸ್ ಊಟ ಎಲ್ಲ ಸಿಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ.

ನಾವಿಲ್ಲಿ ನೋಡುತ್ತಿರುವುದು ಒಂದುಗದ್ದೆ ಇದು ಈಗದಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ನೀರು ಅಂದ್ರೆ ನೀರು ಮೋಟರ್ ಇದು ಹೀಗೆ ನೀರು ಏರಿಸೋದು ಮಾಡೋದೆಲ್ಲಎಲ್ಲಾನು ಇದೆ.